ಅದರ ಮುಂದೆ ವಾಹನ ಅಂದರೆ ಪ್ರಯಾಣಿಕರು ಕೂರಲು ಚೇರನ್ನು ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ನಾವು ಏನು ನೋಡುತ್ತಿದ್ದೇವೆ ಅಂದರೆ.

ಆಹ್‌ ಅಂದರೆ ಪ್ರತಿಭೆ ಅಂದರೆ ಕಾಲೇಜಿ ನಲ್ಲಾಗಲಿ ಸ್ಕೂಲ್ ನಲ್ಲಾಗ್ಲಿ ಪ್ರೋಜೆಕ್ಟ್ ಕೊಟ್ಟಿರ್ತಾರೆ--

ಎಲ್ಲರು ರೋಸ್ ಯಾಕೆಂದರೆ ತುಂಬಾ ಖುಷಿ ಪಡುತ್ತಾರೆ ಮತ್ತು --

ದೇವರಲ್ಲೀ ಅ ಎಲ್ಲರ ಎಲ್ಲಾ ದೇವರಿಗು ಪ್ರಿಯಕರದ ಹೂವೆ ಅದರಲ್ಲು --

ನಾವು ಈ ಚಿತ್ರದಲ್ಲಿ ನೋಡ್ತಿರೋದು ಏನೆಂದರೆ ಒಂದು ಕಲ್ಲಿನ ದೇವಸ್ಥಾನವಿದೆ ಅದು.

ಮತ್ತು ಅದನ್ನು ತಿನ್ನುವುದರಿಂದ ಟೈಮ್ ಪಾಸ್ ಕೂಡ ಆಗುತ್ತೆ.

ಸೊಪ್ಪನ್ನು ತಿನ್ನಲು ಅವಕ್ಕೆ ತುಂಬಾ ಹೆಪ್ಪ್ ಹೆಲ್ಪ್ ಆಗುತ್ತೆ.

ಆ ಚಿತ್ರವನ್ನು ನೊಡಲು ತುಂಬಾ ಸುಂದರವಾಗಿ ಕಾಣಿಸ್ತಿದೆ ಏಕೆಂದರೆ.

ಅ ಅದನ್ನು ನೋಡಿದರೆ ಮನಸ್ಸಿಗೆ ತುಂಬಾ ಶಾಂತಿ ಸಿಗುತ್ತದೆ.

ಆ ಅವರು ಅಲ್ಲಿ ಬಂದು ಆ ಸ್ಥಳವನ್ನು ನೋಡ್ಕೊಂಡು ಹೋಗಲು ಬಂದಿರಬಹುದು .

ಈ ಚಿತ್ರದಲ್ಲಿ ನಾವು ನೋಡ್ತಿರೋದು ಏನಂದ್ರೆ ಒಂದು ಜೋಗವಿದೆ.

ಅಂದರೆ ಅ ಬೆಟ್ಟ ಗುಡ್ಡದಲ್ಲಿ ನೀರ್ ಹರಿಯುವುದೆ ತುಂಬ ವಿಶೇಷವಾಗಿರುತ್ತದೆ ಜೋಗದಲ್ಲಿ.

ಆ ಕಲ್ಲಿನ ದೇವಸ್ಥಾನವನ್ನು ನೋಡ್ತಿದ್ದೇವೆ ಆ ದೇವಸ್ಥಾನವನ್ನು --

ಈ ಚಿತ್ರದಲ್ಲಿ ನಾವು ನೋಡ್ತಿರೋದು ಏನಂದ್ರೆ ಒಂದು ಗಣೇಶನ ವಿಗ್ರಹವನ್ನು ನೋಡ್ತಿದೇವೆ ಅದನ್ನು --

ಈ ಪೆಟ್ರೋಲ್ ನಲ್ಲಿ ಎಲ್ಲ ವಾಹನಗಳಿಗೆ ಪೆಟ್ರೋಲ್ ಹಾಕ್ತಾರೆ ಮತ್ತು ದೊಡ್ಡ್ ದೊಡ್ಡ ವಾಹನಗಳಿಗೆ ಡಿಸೇಲ್ ಗಳನ್ನು ಹಾಕ್ತಾರೆ.

ಆ ಅಲ್ಲಿ ಹಾಕುವಾಗ ಎಲ್ಲರು ಅಂದರೆ ಬಿಸಿಲು ಜಾಸ್ತಿ ಇರಬಾರದು ಮತ್ತು ಗಾಡಿಗಳನ್ನು --

ಮತ್ತು ತುಂಬಾ ಅಂದರೆ ತುಂಬಾ ಎತ್ತರದಲ್ಲಿ ನಿಂತುಕೊಂಡು ಕೆಳಗೆ ನೋಡಿದರೆ ತುಂಬಾ ವಿಶಾಲವಾಗಿ ಕಾಣಿಸುತ್ತದೆ.

ಆ ಬ್ಯಾಂಕಿನಲ್ಲಿ ಸಾಲವನ್ನು ತೆಗಿಸ್ಕೊಳ್ಬಹುದು ಮತ್ತು ಹಣವನ್ನು ಕೂಡಿಸಿ ಇಡಬಹುದು.